ಇಲ್ಲಿ ಒಂದು ಆಟೋರಿಕ್ಷಾ ನಿಂತಿದೆ ಹಾಗು ಅದಕ್ಕಾಗಿ ಕಾಯುತ್ತಾ ನಿಂತಿರುವಂತ ಮೂರು ವ್ಯಕ್ತಿಗಳು ಕಾಣಬಹುದು.

ರೆಸ್ಟೋರೆಂಟ್ನಲ್ಲಿ ಹಲವಾರು ವ್ಯಕ್ತಿಗಳೂ ಕುಳಿತು ಹರಟೆ ಹೊಡೆಯುತಿದ್ದಾರೆ ಇದು ಒಂದು ಉದ್ದನೆಯಾದ ಕಬ್ಬಿಣ ಚೇರನು ಹೊಂದಿರುತ್ತದೆ ಇಲ್ಲಿ ವಿವಿಧ ಬಗೆಯ ಲೈಟುಗಳನು ಅಳವಡಿಸಿ ತುಂಬಾ ವರ್ಣ ರಂಜಿತಾವಾಗಿ ಕಾಣುತ್ತಿದೆ.

ಅಲ್ಲಿ ಪಕ್ಕದಲ್ಲಿ ಸಣ್ಣ ಸಣ್ಣ ಹುಲ್ಲುಸಾಗಿ ಬೆಳೆದು ಹುಲ್ಲುಗಳು ಸಹ ಕಾಣುತ್ತದೆ.